ಹಾಗೂ ಒಂದು ಎ_ಸಿ ಇದೆ ಬಹಳಷ್ಟು ಲೈಟಿಂಗ್ಸ್ ಗಳಿವೆ.

ಇದು ಒಂದು ರೂಮ್ ಇದೆ ಅಲ್ಲಿ ಒಂದು ಬೆಡ್ ಇದೆ.

ಒಬ್ಬರ ಮನುಷ್ಯನ ಕೈಯಲ್ಲಿ ಒಂದು ಜಗ್ ಇದೆ.

ಒಂದು ರಾಕ್ನಲ್ಲಿ ಬಹಳಷ್ಟು ವಿಧವಾದ ಬಾಕ್ಸ್ ಗಳನ್ನು ಜೋಡಿಸಿದ್ದಾರೆ.

ಹಾಗು ಸ್ವಲ್ಪ ಭಾಗದಲ್ಲಿ ಭೂಮಿ ಇದೆ ಅಲ್ಲಿ ಬಹಳಷ್ಟು ಹಚ್ಚ ಹಸಿರಾದ ಗಿಡ ಮರಗಳಿವೆ.

ಕೆಳಗಡೆ ಒಂದು ಕ್ಯಾಮೆರಾ ಇದೆ ಮತ್ತು ಅಲ್ಲಿ ಗೋಡೆಗೆ ಗಾಂಧೀಜಿಯವರ ಚಿತ್ರವಿದೆ.

ಅಲ್ಲಿ ಆ ಹುಡುಗರ ಚಪ್ಪಲಿ ಬಿದ್ದಿದೆ ಕೆಳಗಡೆ ಬಹಳಷ್ಟು ಕಲ್ಲುಗಳಿವೆ.

ಇದು ಒಂದು ಬಟ್ಟೆಯ ಅಂಗಡಿ ಇದೆ ಅಲ್ಲಿ ರ್ಯಾಕ್ ನಲ್ಲಿ ಬಹಳಷ್ಟು ವಿಧವಿಧವಾದ ಬಟ್ಟೆಗಳನ್ನು ಹಚ್ಚಿದಾರೆ.

ಇಲ್ಲಿ ಒಂದು ಅಂಗಡಿ ಇದೆ ಅದಕ್ಕೆ ಗಾಯತ್ರಿ ಡ್ರೆಸ್ಸೆಸ್ ಅಂತ ಬೋರ್ಡ್ ಹಾಕಲಾಗಿದೆ ಹಾಗ್--

ಹಾಗು ಮೂಲೆಯಲ್ಲಿ ಕೆಲವು ವಸ್ತುಗಳನ್ನು ಇಟ್ಟಿದ್ದಾರೆ.

ಹಾಗೂ ಹುಲ್ಲು ಕೂಡ ಬೆಳೆದು ನಿಂತಿದೆ .]

ಮತ್ತೆ ಸುತ್ತಮುತ್ತಲು ಮರ ಗಿಡಗಳು ಬೆಳೆದು ನಿಂತಿವೆ ಮತ್ತು ದೀಪಗಳನ್ನು ಕೂಡ ಹಚ್ಚಿದ್ದಾರೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡವಿದೆ ಹಾಗೂ ಕಟ್ಟಡ ಮೇಲೆಗಡೆ ಕೆನರಾ ಬ್ಯಾಂಕ್ ಎಂಬ ಬೋರ್ಡ್ ಅನ್ನು ಹಾಕಿದ್ದಾರೆ ಹಾಗೂ ಕೆಳಗಡೆ ಮತ್ತೊಂದು ಕೆನರಾ ಬ್ಯಾಂಕ್ ಎಂಬ ಬೋರ್ಡ್ ಅನ್ನು ಹಾಕಿದ್ದಾರೆ ಹಾಗೂ --

ಹಾಗೂ ತುಂಬಾ ಜಿಂಕೆಗಳು ಹುಲ್ಲನ್ನು ತಿನ್ನಲು ಬಂದಿದ್ದಾವೆ ಹಾಗೂ ಕೆಲವು ಜಿಂಕೆಗಳು ಹುಲ್ಲುವನ್ನು ತಿನ್ನುತ್ತಿದ್ದಾವೆ.